ಕಿಟಕಿ ಇದೆ ಕಿಟಕಿಗೆ ಪದರೇ ಕಟ್ಟಿದ್ದಾರೆ.

ಈ ಕಡೆ ಬಲ ಭಾಗದಲ್ಲಿ ಗ್ಲಾಸಿನಲ್ಲಿ ವಸ್ತುಗಳನ್ನು ಇಟ್ಟಿದ್ದಾರೆ.

ಇದು ಒಂದು ಸ್ಕೂಟಿ ಶೋರೂಮ್ ಎಲ್ಲಿ ಹಲವಾರು ಸ್ಕೂಟಿ ಗಳು ಸಿಗ್ತವೆ.

ಮುಸ್ಸಂಜೆಯಾಗಿದೆ ಮೋಡದ ಮೇಲೆ ಸೂರ್ಯ ಕಿರಣಗಳು ಬಿದ್ದಿದೆ.

ಎಲ್ಲ ತರದ ಚಡ್ಡಿ ಬನಿನ್ ಸಿಕ್ತಾವೆ.

ಹಾಗೂ ಗೋಡೆಗೆ ಬಿಳಿ ಬಣ್ಣದ ಪೇಂಟ್ ಬಡೆದಿದ್ದಾರೆ ಮೂಲೆಯಲ್ಲಿ ಕ್ಯಾಮೆರಾ ಹಾಕಿದ್ದಾರೆ.

ಹಾಗು ಸೌಂಡ್ ಬಾಕ್ಸ್ ಕೂಡ ಇದ್ದಾವೆ.

ಇದು ಒಂದು ಗುಡ್ಡ ಗುಡ್ಡದ ಮುಂದೆ ಒಂದು ಮನೆಯನ್ನು ಕಟ್ಟಿದ್ದಾರೆ ಹಾಗು ಡಿಷಿನ್ ಪುಟ್ಟಿ ಹಾಕಿಸಿದ್ದಾರೆ ಗಿಡ ಬೆಳೆದಿದ್ದಾವೆ.